ಇಲ್ಲಿ ಇಲೆಕ್ಟ್ರಿಕಲ್ ಸಾಮಾನ್ ಸಿಗುತ್ತವೆ ಆಮೇಲೆ ಫ್ಯಾನ್ ಟಿ.ವಿ .

ಮುಂದ್ಗಡೆ ಪಾರ್ಕಿಂಗ್ ಮಾಡಕ್ಕೆ ಜಾಗ ಇದೆ.

ಮುಂದ್ಗಡೆ ಗ್ಲಾಸ್ ಚನ್ನಾಗಿದೆ ಆಮೆಲೆ ಲೈಟಿಂಗ್ಸ್ ಚೆನ್ನಾಗಿದೆ.

ಫೆಸವಾಶ್ ಮಾಡೊದಕ್ಕೆ ಒಂದೊಂದು ಬೋಕ್ಸ್ ಇದೆ.

ಬಟ್ ಅದ ಏನ್ ತಿಂತದೆ ಅಂತ ಗೊತ್ತಾಗ್ತ ಇಲ್ಲ.

ಇನ್ನು ಉದ್ದಿನ್ ಕಡ್ಡಿ ಆರಿಲ್ಲ ಆಮೆಲೆ ದೀಪ ಹಚ್ಚಿದ್ದಾರೆ ಕಾಯಿ ಹೊಡ್ದಿದ್ದಾರೆ ಅದಕ್ಕೆ ಊಟಾ ಏನೂನ್ --

ಅದು ಸ್ಟಾರ್ಟ್ ಆಗ್ತಿಲ್ಲ ಏನೊ ಬಟ್ ಇದು ಶೋ ರೂಮ್ ತಂದು ರಿಪೇರಿ ಮಾಡ್ತಾ ಇದಾರೆ.

ಯಂತ್ರ ಇದೆ ಆ ಯಂತ್ರ ಮುಂದೆ ಒಬ್ಬ ಮುನುಷ್ಯ ನಿಂತಿದ್ದಾನೆ ಯಾವ್ ತರ ಡ್ರಿಲ್ಲ್ ಹೊಡಿತ ಇದಾರೆ ಅಂತ ನೋಡ್ತಾ ಇದಾನೆ.

ಆಮೇಲೆ ಜನ್ರು ನೋಡ್ತಾ ಇದಾರೆ ಹಿಂದೆ ಗುಡ್ಡದ ತರ ಚಂದ ಮಾಡಿದಾರೆ.

ಆ ಲೈಟಿಂಗ್ಸ್ ಚೆನ್ನಾಗಿದೆ ಒಳ್ಲೆ ಚಿಕ್ಕ ಚಿಕ್ಕ ಮಕ್ಕಳು ನೊಡ್ತಾ ಇದಾರೆ.

ಕಾರ್ ಸುಪ್ಪರ್ ಆಗಿದೆ ಬಟ್ ಇನ್ನೊಂದು ಕೆಂಪು ಕಾರಿದೆ ಅದ್ರ ಪಕ್ಕ ಬಾಜು --

ಒಬ್ರು ಅಜ್ಜ ಬಜನೆ ಪದನ ಹಾಡ್ತ ಇದೀನೆ ವಿಟ್ಟಲ ವಿಟ್ಟಲ ಅಂತ.

ಒಬ್ಬ ಅಜ್ಜ ಬಾರಿಸ್ತ ಇದಾನೆ ಒಬ್ಬ ಅಜ್ಜ ತಬಲ ಬಾರಿಸ್ತಾ ಇದಾನೆ.

ಆ ಅಂಗಡಿ ಓನರ್ ಇವ್ರೆ ಅಂತ ತಿಳ್ಕೊತೀನಿ ನಾನು.

ಬಟ್ ಬಾಜು ಇದ್ರ ಬರುವ ಒಂದು ಹುಡುಗಿ --

ಮಸ್ತಾಗಿ ಫೊಟೊ ಬಂದಿದೆ ಸೂಪರ್ ಆಗಿದೆ.